ಅತ್ತೆಣಿಕೆಯ ರೀತಿ ಮಾಡಿದ್ದಾರೆ ಹಾಗೆ ಒಳಗಡೆಯಿಂದ ಗ್ಲಾಸ್ ಅನ್ನು ಕೂಡ ಅಳವಡಿಸಿರುವುದನ್ನ ನಾವು ನೋಡಬಹುದು.

ಒಂದು ಹೂತೋಟ ನಮಗೆ ಕಾಣಿಸುತ್ತಿರುವಂಥದ್ದು ಇಲ್ಲಿ ವಿವಿಧ ರೀತಿಯ ಹೂಗಳನ್ನ ನೋಡಬಹುದು ಅದಕ್ಕಿಂತ ಹೆಚ್ಚಾಗಿ ಚೆಂಡು ಹೂವನ್ನ ನಾವು ಕಾಣುತ್ತಾ ಇದೀವಿ.

ಅದ್ರು ಮುಂದೆ ಒಂದು ಬಾತುಕೋಳಿ ರೀತಿ ತಲೆಯನ್ನು ಹಾಕಿ ಇಡಲಾಗಿದೆ. ಆಚೆ ಒಂದು ರಸ್ತೆ ಕೂಡ ನಮಗೆ ಕಾಣುಸ್ತಾ ಇದೆ ಮತ್ತು ದೂರದಲ್ಲಿ ಒಂದು ಸಣ್ಣ ಸೇತುವೆ ಕೂಡ ಕಾಣುಸ್ತಿದೆ.

ಚಿತ್ರದಲ್ಲಿ ನಮಗೆ ಒಂದು ಧಾರ್ಮಿಕ ಕ್ಷೇತ್ರದ ರೀತಿ ಕಾಣುಸ್ತಾಯಿದೆ ಒಂದು ದೇವಸ್ಥಾನದ ಮಂಟಪ ನಮಗೆ ಕಾಣುಸ್ತಾಯಿದೆ .

ಈ ಚಿತ್ರದಲ್ಲಿ ನಮಗೆ ಒಂದು ವೇದಿಕೆ ಕಾಣುಸ್ತಾ ಇದೆ ಹಾಗೆ ಅದರ ಪಕ್ಕದಲ್ಲಿ ಕೂಡ ಒಂದು ಪೆಂಡಾಲ್ ಹಾಕಿರೋದನ್ನ ಕಾಣ್ಬೊಹುದು.

ಚಿತ್ರದಲ್ಲಿ ನಮಿಗೆ ಒಂದು ಗುಹೆಯ ಒಳಗೆ ಕಟ್ಟುವಂಥ ಚಿತ್ರದ್ ತರ ಕಾಣಸ್ತಾಯ್ದೆ ಇಲ್ಲಿ ಒಬ್ಬ ಹುಡುಗ ಅದ್ರ ಸೌಂದರ್ಯವನ್ನ ನೋಡ್ಲಿಕ್ಕೆ ಹೋಗಿದ್ದಾನೆ.

ಫಿಸಿಯೋ ಬಂದು ಆತನಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದನ್ನ ನೋಡ್ಬೊದು ಗ್ಲೋಸನ್ನ ಹಾಕೊಂಡು ಅತನಿಗೆ ಒಂದು ಮಸಲ್ ಫ್ರೀ ಎಕ್ಸರ್ಸೈಸನ್ನ ಮಾಡ್ಸಿತಿದ್ದಾರೆ ಹಾಗೆ ಒಂದಷ್ಟು ನೀರ್ ಬಾಟ್ಲು ಕೂಡ ನಾವ್ ಅಲ್ಲಿ ಕಾಣ್ಬಹುದು.

ಫೆಡ್ರಲ್ ಬ್ಯಾಂಕಿನ ಚಿತ್ರ ನಮ್ಗೆ ಕಾಣಿಸ್ತಾ ಇದೆ ಒಂದು ಕಡೆ ಬ್ಯಾಂಕಿನ ಶಾಖೆ ಇದೆ ಹಾಗೆ ಬಲಭಾಗದಲ್ಲಿ ಬ್ಯಾಂಕಿನ ಏ.ಟಿ.ಮ್ ನ ಕೂಡ ನಾವ್ ನೊಡ್ಬಹುದು ಏ.ಟಿ.ಮ್ ನ ಹೊರಗಡೆ ಒಬ್ಬ ಸೆಕ್ಯೂರಿಟಿ ಕೂತಿರೋದ್ನ ಕಾಣಿಸ್ಬೊ_ ಕಾಣ್ತಾ ಇದೆ.

ಬೋರ್ಡನ್ನು ಕೂಡ ಹಾಕ್ಲಾಗಿದೆ ಹಾಗೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಏ.ಟಿ.ಮ್ ನ ಫೋಟೊ ತೆಗಿತಿರೋದು ನಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಏ.ಟಿ.ಮ್ ಗೆ --

ಗುಹೆಯ ಒಳಗಡೆ ಇರುವಂತಹ ಒಂದು ಚಿತ್ರ ಇಲ್ಲಿ ದೇವಸ್ಥಾನವಾಗಿದೆ ಹಾಗೆ ಭಕ್ತಾದಿಗಳ್ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರೋದ್ನ ನಾವು ಕಾಣ್ಬೋದು.

ಆಚೆಬದಿಯಲ್ಲಿ ಅಹ್ ಯ ಎಂ_ಸಿ ಅವರ ಹೆಸರುಗಳನ್ನ ಓದಿ ಅವರ ಸಾಧನೆಗಳನ್ನ ತಿಳಿಸಿದ್ದಾರೆ ಹಾಗೆ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿ ಪ್ರಶಸ್ತಿ ಪತ್ರಗಳನ್ನ ನೀಡಲಾಗಿದೆ.

ಬಹುಶ ಇದು ಫಿಸಿಯೊತೆರಪಿಯಲ್ಲಿ ಅಹ್ ಕಾಲಿಗೆ ಆತ ಟ್ರೀಟ್ಮೆಂಟ್ ಕೊಡ್ತಾ ಇರುವ ರೀತಿ ಕಾಣಿಸ್ತಾಯಿದೆ ಒಂದಷ್ಟು ಮಿಷನ್ಗಳ್ನ ಕೂಡ ನಾವು ಕಾಣ್ಬೊದು ಅದ್ರ ಮುಕಾಂತರ ಈತನಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ.